ನಾವು ವಾರ ವಾರ ಪ್ರೇಯರ್ ಮಾಡ್ತೇವೆ ಆದರೆ ಸಂಡೆ ಬಹಳ ದೊಡ್ಡ ಪ್ರೇಯರ್ ಇದೆ.

ಆಮೇಲೆ ಮತ್ತು ನಕ್ಷತ್ರ ಎಲ್ಲ ಹೊರಕ್ಕೆ ಮೇಲೆ ಬರ್ತಾವು ಹ್ಮ್ ಚಂದ್ರ ಬರುತ್ತದೆ ನಕ್ಷತ್ರ--

ಹಾಗೆ ಇದರದು ಮೊಟ್ಟೆ ಕೂಡ ಬಾಳ ದೊಡ್ ದೊಡ್ಡದು ಇರುತ್ತವೆ ಹಾಗೆ ಇದು--